ಇದು ಇಲ್ಲಿ ದಿನ ನಿತ್ಯ ಬೇಕಾಗುವಂತಹ ಸಾಮಾನುಗಳು ಸಿಗ್ತಾವು.

ಯಾಕೋ ಇದು ನೀರಿಲ್ಲದ ಸ್ಥಳದಲ್ಲಿ ಇದೆ.

ಪೋಷಕರು ಇನ್ನುಳಿದ ಎಲ್ಲರೂ ಸೇರಿಸಿ ಇಲ್ಲಿ--

ತೆಗೆದ್ ಸೀಟುಗಳಲ್ಲಿ ಈ ತರ ಮಾಡ್ತಾರೆ.

ಬಲೂನ್ಸ್ ಎಲ್ಲ ಕಟ್ಟಿ ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾ --

ಇದು ಒಂದು ಗುಡ್ಡ ಗಾಡು ಪ್ರದೇಶದಲ್ಲಿ ಕಂಡು ಭಾರತಕ್ಕಂಥ ಒಂದು --

ಇವು ಒಂದು ವಿದ್ಯಾಭ್ಯಾಸ ಕೊಡುವ ಕಾಯಕ--

ಪ್ರಾಣಿ ಸಂಗ್ರಹಾಲಯದಲ್ಲಿ ಈ ತರ ದೃಶ್ಯಗಳು ಕಂಡು ಬರುತ್ತವೆ.

ಹಳ್ಳಿಗಳಲ್ಲಿ ಕಂಡು ಭಾರತಕ್ಕಂಥ ಒಂದು ಇದು.

ಕಾರ್ಯಕ್ರಮ ಮಾಡಿ ಸಂತೋಷ ಪಡತಕ್ಕಂಥ ಒಂದು --

ಡ್ರೋನ್ ಕ್ಯಾಮೆರಾ ದಲ್ಲಿ ಸೆರೆ ಹಿಡಿಯಾತಕ್ಕ್ನಥ ಒಂದು ಚಿತ್ರ--

ಅಸ್ತ್ ಅದು ಸೋಗಸಾಗಿ ಕಾಂತಾ ಇದೆ ಡ್ರೋನ್ ಕ್ಯಾಮೆರಾದಲ್ಲಿ --

ದುಡ್ಡಿನ ಅವಶ್ಯಕತೆ ಇದ್ದಾಗ ಇಲ್ಲಿ ಹೋಗಿ ಡ್ರಾ ಮಾಡ್ಕೊಳ್ತಾರೆ --

ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಮಾಡತಕ್ಕಂಥ ಒಂದು ಡೆಕೋರೇಷನ್ ವೇದಿಕೆ.